ಇಲ್ಲಿ ಒಂದು ಬೋರ್ಡ್ ಇದೆ ಅದರ ಮೇಲೆ ಲಕ್ಷ್ಮಿ ನ ಸತ್ಯನಾರಾಯಣ ಎಂಬ ಹೆಸರಿದೆ ಮತ್ತು ಪ್ಲೇವುಡ್ ಮತ್ತು ಹ್ಯಾಂಡ್ ವರ್ ಎಂಬ ಹೆಸರಿದೆ.

ಫೈವ್ ಏಟ್ ಫೈವ್ ಜೀರೋ ಫೋರ್ ಒನ್ ಅಂತ ಒಂದು ಕೋಡಿ--

ಮತ್ತು ಅದರ ಮೇಲೆ ಬಟ್ಟೆಗಳ ಚಿತ್ರ ಇದೆ ಮತ್ತು ಅದರ ಮೇಲೆ ಒಂದು ದೇವರ ಚಿತ್ರ ಇದೆ.

ಇಲ್ಲಿ ಒಂದು ಕೋಣೆ ಇದೆ ಕೋಣೆಯ ಒಳಗೆ ಜನಗಳು ಇದ್ದಾರೆ ಮತ್ತು ಅ ಕುರ್ ಚೇರು ಗಳಿವೆ ಮತ್ತು ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಬಟ್ಟೆ ಹಾಸಿದ್ದಾರೆ ಅದರ ಮೇಲೆ ಹೂಗುಚ್ಛವನ್ನು ಇಡಲಾಗಿದೆ.

ಮತ್ತೆ ಇಲ್ಲಿ ಒಂದು ಹೆಸರಿನ ಬೋರ್ಡುಗಳಿದೆ ಮತ್ತು ಇಲ್ಲಿ ಒಂದು ಇನ್ವಿಟರ್ ಇ ಇನ್ವಿಟರ್ ಇದೆ ಮತ್ತು ಇಲ್ಲೊಂದು ಅ ಬಾಗಿಲಿದೆ.

ಮತ್ತೆ ಇಲ್ಲಿ ಇದಕ್ಕೆ ಹೆಸರು ಮತ್ತು ಗ್ರೆ ಬಣ್ಣದಿಂದ ಪೈಂಟ್ ಮಾಡಲಾಗಿದೆ ಮತ್ತು ಆರೆಂಜ್ ಬಣ್ಣದಿಂದ ಕೂಡಿದೆ.

ಇಲ್ಲಿ ಒಂದು ಗ್ರೌಂಡ್ ಇದೆ ಮತ್ತೆ ಇಲ್ಲಿ ಜನರುಗಳಿದ್ದಾರೆ.

ಇಲ್ಲಿ ಒಂದು ನದಿ ಇದೆ ನದಿಯ ದಂಡೆಯಲ್ಲಿ ಒಬ್ಬ ಮನುಷ್ಯನಿದ್ದಾನೆ.

ಮತ್ತು ಅವನ ನೀಲಿ ಬಣ್ಣದ ಪ್ಯಾಂಟ್ ಇದೆ ಮತ್ತು ಶೂ ನೀಲಿ ಮತ್ತು ಬಿಳಿ ಆರೆಂಜ್ ಬಣ್ಣದ ಶೂ ಗಳಿದ್ದಾವೆ.

ತಲೆಯ ಮೇಲೆ ಒಂದು ಟೋಪಿ ಇದೆ ಬಿಳಿ ಕಪ್ಪು ಗ್ರೇ ಬಣ್ಣದ ಟೋಪಿ ಇದೆ.

ಇಲ್ಲಿ ಒಂದು ಕಾರ್ ಷೋರೂಮ್ ಇದೆ ಕಾರಿನ ಬಣ್ಣ ಬಿಳಿ ಬಣ್ಣದಿಂದ ಕೂಡಿದೆ.

ಮತ್ತು ಅವರ ಕೈಯಲ್ಲಿ ಒಂದು ಫೋನ್ ಇದೆ ಅವರ ಕೈಯಲ್ಲಿ ಒಂದು ದಾರವಿದೆ ಒಂದು ಖಡ್ಗವಿದ್--

ಇಲ್ಲಿ ಒಂದು ಕಟ್ಟಡ ಇದೆ ಮತ್ತೆ ಇಲ್ಲಿ ಅ ಚೇರ್ ಗಳಿದ್ದಾವೆ ಮತ್ತು ಮನುಷ್ಯರಿದ್ದಾರೆ ಮತ್ತು ಇಲ್ಲಿ ಒಂದ ಎಕ್ಸಾಮ್ ಪ್ಯಾಡ್ ಇದೆ ಮತ್ತ ಕಾಪೆ ಇದೆ.

ಮತ್ತಿಲ್ಲಿ ಒಂದು ಪೈಪ್ ಇದೆ ಮತ್ತೆ ಇಲ್ಲಿ ಒಂದು ಜಾಲಿ ಇದೆ ಮತ್ತೆ ಇಲ್ಲಿ ಲೈಟ್ಸ್ ಇದ್ದಾವೆ ಮತ್ತೆ ಎದುರುಗಡೆ ಒಂದು ಕಟ್ಟಡವಿದೆ.

ಮತ್ತು ಇಲ್ಲಿ ಒಂದು ಬಿಳಿ ಬಣ್ಣದ--

ಮತ್ತು ಇಲ್ಲಿ ಮೆಟ್ಟಿಲುಗಳಿದ್ದಾವೆ ಮತ್ತು ಇಲ್ಲಿ ನೀಲಿ ಬಣ್ಣದ ತಗಡುಗಳಿದ್ದಾವೆ.

ಇಲ್ಲಿ ನ್ಯೂ ಪೂರ್ಣಿಮಾ ಜ್ಯುವೆಲರಿಸ್ ಎಂಬ ಒಂದು ಅಂಗಡಿ ಇದೆ ಮತ್ತೆ ಇಲ್ಲಿ ಚೈರ್ ಗಳಿದ್ದಾವೆ ಮತ್ತೆ ಅಲ್ಲಿ ಒಂದು ಗಾಜಿನ ಗ್ಲಾಸ್ ಗಳಿಂದ ಡೋರ್ ವನ್ನು ಮಾಡಲಾಗಿದೆ ಮತ್ತೆ ಇಲ್ಲಿ ಒಂದು ಕಬ್ಬಿಣದ ಪೈಂಪ್ ಇದ್ದಾವೆ.

ಮತ್ತು ಗೋಡೆಯ ಮೇಲೆ ಮತ್ ಒಂದು ಲೈಟ್ಸ್ ಗಳಿದ್ದಾವೆ ಮತ್ತು ಇಲ್ಲಿ ಬೋರ್ಡ್ ಇದೆ ಬೋರ್ಡಿನ ಮೇಲೆ ನೀಲಿ ಬಣ್ಣದ ಡಿಸೈನ್ಸ್ --

ಇಲ್ಲಿ ಒಂದು ಕೋಣೆ ಇದೆ ಕೋಣೆಗೆ ಒಂದು ಡೋರ್ ಇದೆ ಮತ್ತು ಒಂದು ಬಾಗಿಲು ಇದೆ.

ಹಾಗೂ ಇಲ್ಲಿ ಒಂದು ಪ್ಲೇಟ್ ಇದೆ ಮತ್ತು ಪ್ಲೇಟ್ ನ ಒಳಗೆ ಚಿಕನ್ ಮತ್ತು ಅನ್ನದ ಅಗಲುಗಳಿದ್ದಾವೆ ಮತ್ತು ಇಲ್ಲಿ ಚೇರು ಗಳಿದ್ದಾವೆ.

ಇಲ್ಲಿ ಒಂದು ಕಟ್ಟಡವಿದೆ ಮತ್ತು ಇಲ್ಲಿ ಬಂದು ಟವರಿನ ಕಂಬಗಳಿದ್ದಾವೆ.

ಇಲ್ಲಿ ಮೂರು ಬಸ್ ಗಳಿದ್ದಾವೆ ಇವ ಹಸಿರು ಹಸಿರು ಕಪ್ಪು ಕೆಂಪು ಬಣ್ಣಗಳಿಂದ ಕೂಡಿದೆ.

ಗಳನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣದ ಚಸ್ಮಾವಿದೆ ಮತ್ತು ಇಲ್ಲಿ ಒಂದು ಮೊಬೈಲ್ ಇದೆ.

ಇವರ ಬಟ್ಟೆಯ ಬಣ್ಣ ಹಸಿರು ಮತ್ತು ನೀಲಿ ಬಣ್ಣದಿಂದ ಕೂಡಿದೆ ಮತ್ತೆ ಇಲ್ಲಿ ಕೋಣೆಯ ಒಳಗೆ ಪೈಂಪ್ ಇದೆ.

ಮತ್ತು ಇಲ್ಲಿ ಜನರುಗಳು ಇದ್ದಾರೆ ಇಲ್ಲಿ ಒಂದು ರಸ್ತೆಯಿದೆ ಮತ್ತು ಇಲ್ಲಿ ಒಂದು ಸ್ಕೂಲ್ ಇದೆ.

ಇಲ್ಲಿ ಒಂದು ಶಾಪ್ ಇದೆ ಶಾಪ್ನ ಒಳಗೆ ಬೀಗ ಹಾಕುವ ಚಿಲ್ಕಗಳಿದ್ದಾ--

ಕ್ರೀಂ ಕಲರ್ನ ಕಲ್ಲುಗಳಿದ್ದಾವೆ ಮತ್ತು ಕಪ್ಪು ಕಲರ್ನ ಕಲ್ಲುಗಳಿದ್ದಾವೆ.

ಒಂದು ಡೆಟ್ಟೋಲ್ ನ ಡಬ್ಬಿ ಇದೆ ಮತ್ತೆ ಇಲ್ಲಿ ಬಿಸ್ಕೆಟ್ ಇದೆ.

ಮತ್ತು ಟೇಬಲ್ಗಳಿವೆ ಮತ್ತಿಲ್ಲಿ ಜನರು ಇದ್ದಾರೆ ಮತ್ತು ಇಲ್ಲಿ ಗಾಜಿನ ಬಾಟಲ್ ಇದೆ.

ಇದು ಒಂದು ಬಟ್ಟೆ ಶಾಪಿದೆ ಮತ್ತು ಇಲ್ಲಿ ಕಟ್ಟೆಗೆಯ ಫರ್ನಿಚರ್ ಇದೆ.

ಛಾವಣಿಗೆ ಪ್ಯಾನ್ ಮತ್ತು ಲೈಟ್ಸ್ ಗಳಿದ್ದಾವೆ ಮತ್ತು ಇಲ್ಲಿ ಹ್ ಬಿಳಿ ಬಣ್ಣದ ಬಟ್ಟೆ ಇದೆ.

ಮತ್ತು ಇಲ್ಲಿ ಈ ಕಲ್ಲುಗಳಿದ್ದಾವೆ ಮತ್ತು ಇಲ್ಲಿ ಕಟ್ಟಡಗಳಿದ್ದಾವೆ.

ಇಲ್ಲಿ ಒಂದು ಶಾಪ್ ಇದೆ ಅದರೊಳಗೆ ಮರ ಕಟ್ ಮಾಡುವ ಎಲೆಕ್ಟ್ರಾನಿಕ್ ಮಷೀನ್ ಇದೆ.

ಮತ್ತು ಇಲ್ಲಿ ಕಲರ್ಸ್ ಕಲರ್ಸ್ಗಳಾದ ಡಬ್ಬಿಗಳಇವೆ ಮತ್ತು ಅದರೊಳಗೆ ಎಲೆಕ್ಟ್ರಾನಿಕ್ ಮಿಷನ್ ಗಳಿದ್ದಾವೆ.

ಇಲ್ಲಿ ಒಂದು ಆಸ್ಪತ್ರೆ ಇದೆ ಬದ್ಬದೆ ಹಾಸ್ಪಿಟಲ್ ಎಂಬ ಒಂದು ನೇಮ್ ನ ಬೋರ್ಡ್ ಇದೆ.